ಆಹ್ಹ್ ಮೇಡಂ ಕರೆಯಿದದ್ರಿಂದ ಚಿಕ್ಕಮ್ಮನ ಆಯುಷ್ಯದಲ್ಲಿ ಉಳಿತಾರೆ ಅವ್ರು ಮೊದಲ ಹೆಸರು ಸಿದ್ದಾರ್ಥ ಮುಂದೆ ಅವರು ಭಾರತದಲ್ಲಿ ಅನೇಕ ತಮ್ಮ ಈಶಾನ್ಯ ಭಾಗದಲ್ಲಿ ಪ್ರವಚನ ವನ್ನು ಪ್ರಾರಂಭ ಮಾಡ್ತಾರೆ .

ಯೋಗ ದಿಂದ ಹೇಳ್ಬಹುದು ತಮ್ಮನೆ ಬೆಳವಣಿಗೆ ಮಟ್ಟ ವನ್ನು ಹೆಚ್ಚಿಸಕೊಳ್ಬಹುದು ಮತ್ತೆ --

ಅವ್ರಿಗೆ ಗೊತ್ತಾಗುದಕ್ಕೋಸ್ಕರ ಈ ಮ್ಯೂಸಿಯಂ ಅನ್ನು ಮಾಡಿದಾರೆ. ನಮ್ಮ ಇತಿಹಾಸದ ಹಿನ್ನಲೆ ಇರುದುಕ್ಕೋಸ್ಕರ ಆಗಿ--

ವಸ್ತುಗಳನ್ನ ಪೂರೈಕೆ ಮಾಡುವುದಕ್ಕಾಗಿ ದೊಡ್ಡ್ ದೊಡ್ಡ್ ಶಾಪ್ಗಳು ಮಾಲ್ ಗಳು ಮತ್ತು--

ಹೆಣ್ಣು ಚಿನ್ನವನ್ನ ಇಷ್ಟಪಡ್ತಾರೆ ಚಿನ್ನದಿಂದ ಖರ್ಚು ದುಬಾರಿ ಆಗಿರುತ್ತದೆ ಮತ್ತು ಚಿನ್ನವು --

ಕೆಲವು ಆಚರಣೆ ಮಾಡೋದಕ್ಕೋಸ್ಕರ ಆಗಿ ಹೋಗ್ತಾರೆ ಮತ್ತೆ ಹಿಂದೂ ದೇವ್ರು ಏನ್ ಮಾಡ್ತಾರೆ ದೇವಸ್ಥಾನಕೆ ಹೋಗ್ತಾರೆ ಆದ್ರೆ ಬೌದ್ಧ ಮತ್ತು --